ಇಲ್ಲಿ ಎಲ್ಲರು ಹೆಲ್ಮೆಟ್ ಹಾಕೊಂಡು ಕೈಯನ್ನು ಕಟ್ಟಿಕೊಂಡು ನಿಂತಿದು ಎಂದು ನೋಡುತ್ತಾರೆ. ಹಾಗೆ ಕೆಳಗೆ ಬಟ್ಟೆಗಳನ್ನು --

ಇದು ಒಂದು ದೊಡ್ಡ ಸ್ಟೇಜ್ ಆಗಿದೆ ಅಲ್ಲಿ ದೊಡ್ಡದಾದ ಬೋರ್ಡ್ ಹಾಕಲಾಗಿದೆ ಅಲ್ಲಿ ಜನಗಳು ಕೆಂಪಾಗಿ ಹಾಗೆ ಚೇರ್ಗಳ ಮೇಲೆ ಕು ಳುತ್ತಿರುವ ವ್ಯಕ್ತಿಗಳನ್ನು ನೋಡಬಹುದಾಗಿದೆ ಮತ್ತೆ ವ್ಯಕ್ತಿಗಳು ಅಲ್ಲಿ ನಿಂತಿರುವುದನ್ನು ನೋಡುತ್ತೇವೆ.